ಇದು ಕೂಡ ಒಂದು ದೇವಸ್ಥಾನ ಯೆಂದು ಹೇಳಬಹುದು ಇದರ ಸುತ್ತಲೂ ಕಟೆಲೇರಿ ಹಾಗೂ ಕಟೆಲೇರಿಯ ಕಂಬ.

ಇಲ್ಲಿ ಒಂದುಸಿ ಸಿ ಕ್ಯಾಮೆರಾ ಗೆ ಏನೋ ಒಂದು ಕಾಣ್ತಾ ಇದೆ ಇಲ್ಲಿ ಸುತ್ತಲೂ ದೊಡ್ಡ ದೊಡ್ಡ ಕಟ್ಟಡವನ್ನು ನಿರ್ಮಿಸಲಾಗಿದೆ.ಅದರಲ್ಲಸಾಕಷ್ಟು ಕಿಡಕಿಗಳು ಕಾಣಿಸ್ತಾಯಿವೆ .

ಒಂದು ದೊಡ್ಡ ಗಿಡ ಮರಗಳು ಇವೆ ಹಾಗೆ ಅಷ್ಟು ಕಾರ್ಗಳು ನಾನಾತ ರೆ ಬಣ್ಣಗಳಿಂದ ಕೂಡಿ ನಮಗೆ ಸುಂದರವಾಗಿ ಕಾಣುಸ್ತಾ ಇದೆ ಇದರ ಮುಂದೆ ಹಾಗೆ ಒಂದು ಕಟ್ಟಡ ಇದೆ.